ಅಲ್ಲಿರೋ ಸಿನಿಮಾ ಥಿಯೇಟರ್ ಮೈಸೂರಲ್ಲಿ ಇರೋದು ಮೈಸೂರು ಟೌನಲ್ಲೇ ಇರೋ ಒಂದು ಥಿಯೇಟರ್ ಅಲ್ಲಿ ಹಳೆ ಕಾಲದಲ್ಲಿ ಇದ್ದಿದ್ದು ಅದು ತುಂಬಾ ಜನ ಹೋಗ್ತಾರೆ ತುಂಬಾ ಜನ ಹೋಗಿ ನೋಡ್ಕೊಂಡು ಎಂಜಾಯ್ ಮಾಡಬಹುದು.

ತುಂಬಾ ಬಿಲ್ಡಿಂಗ್ಸ್ ಇರುತ್ತೆ ಮೈಸೂರಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ ಕೆಲವೊಂದು ಫುಲ್ ಕನ್ಸ್ಟ್ರಕ್ಟ್ ಆಗಿರಬೇಕು ಕನ್ಸ್ಟ್ರಕ್ಟ್ ಆಗಿದೆ.

ಅವರು ಕಾರ್ ಚೆನ್ನಾಗಿ ಅವರದು ಫೆಸಿಲಿಟೀಸ್ ಯೂಸ್ ಮಾಡಿಬಿಟ್ಟು ಅವರದು ನ್ಯೂ ಇನೋವೇಟಿವ್ ಫೆಸಿಲಿಟೀಸ್ ಎಲ್ಲಾ ಯೂಸ್ ಮಾಡಿಬಿಟ್ಟು ಫುಲ್ ಕಾರ್ ಎಲ್ಲಾ ಫುಲ್ ಕ್ಲೀನ್ ಮಾಡುತ್ತಾರೆ ಮನೆಯಲ್ಲಿ ಮಾಡಿದರೆ ನಮಗೆ ಅಷ್ಟು ಪರ್ಫೆಕ್ಷನ್ಸ್ ಸಿಗಲ್ಲ ಬಟ್ ಕಾರ್ ವಾಸಿಗೆ ಹೋದರೆ ನಮಗೆ ಫುಲ್ ಪರ್ಫೆಕ್ಟ್ ಆಗಿ.